ಆ ಆ ಗಾರ್ಡನ್ದಾ ಗ ನೋಡು ಎ ಎಷ್ಟು ಹೂವಾ ಅದಾವ. ಆಕಡ್ ನೋಡು ವೈಟ್ ಕಲರ್ ಹೂವಾ ಅದಾವಾ. ಅಲ್ಲಲ್ಲ ನೋಡು.

ದಾ ಅಲ್ಲೋಂದ್ ಪೆನ್ ಅದ ಅಲ್ಲೋಂದ್ ಫೋನ್ ಅದ.

ದೊಡ್ಡ್ ದೊಡ್ಡ್ ಬಾಕ್ಲಾ ಅದವಾ ಕಲ್ಲಿನಿಂದ ಮಾಡಿರೋವು--

ಅಲ್ಲೋಡಿರಿ ಅಲ್ಲೊಂದ್ ಪೈಪ್ ಅದ ಉದ್ದಂದು ಅದ್ರನು ನೀರ್ ಬರತಾವ ಆ ನೀರ್ಲಿನ್ಥ ಆ ಗಿಡಗಳಿಗೆಲ್ಲ ಆಹ್ ಹಾಕ್ಲಥಾರ.